ಕಾಡು ಅದ್ರಲ್ಲೂ ಪ್ರಾಣಿ ಜಿಂಕೆ ಅಂತ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇರಲ್ಲ ಪ್ರತಿ ಒಬ್ಬರಿಗೂ ಇಷ್ಟ ಇದ್ದೆ ಇರುತ್ತೆ. ಕಡಲ್ ತುಂಬಾ ಹಸೀರ್ ಇರುತ್ತೆ ವಾತಾವರಣನು ಚೆನ್ನಾಗಿರುತ್ತೆ ಪ್ರಾಣಿಗಳನ ಆದಷ್ಟು--

ಅದು ಹೊರಗಡೆ ದೇವಸ್ಥಾನಕ್ ಹೊದು ತಕ್ಷಣ ಏನೋ ಒಂದು ಸಮಾಧಾನ ಏನೋ ಒಂದ್ ಅವರ ತಳಮಳ ಇದಿದ್ದು ಎಲ್ಲ ಹೋಗುತ್ತೆ. ಆತರ ಮೈಂಡ್ ಸೆಟ್ ಇರವರು ಇರ್ತಾರೆ ಅವರ್ಗೆ ಎಲ್ಲ ದೇವಸ್ಥಾನನೇ--

ಅದರಲ್ ಅವರು ಕೇಳ್ಬೇಕೆ ಆದ್ರೆ ಎಜಿಝಮ್ಪ್ಲೆ ಏನೋ ಹೇಳೋಕೆ ಆಗಲ್ಲ ಬಿಟಿಸ್ ಯೇ ಇದೆ ಇರ್ಬಹುದು ಬಾಯ್ಸ್ ಗಳು ಎಷ್ಟೋ ಡಾನ್ಸ್ ಅಲ್ಲಿ ಸ್ಟ್ರಾಂಗ್ --

ಟ್ರೆಕಿಂಗ್ ಮಾಡಿರೋದು ಇರ್ಬಹುದು. ಅವರವರು ಖುಷಿಗೆ ಅವರ ಟ್ರೆಕಿಂಗ್ ಮಾಡ್ಕೋತಾರೆ ಟ್ರೆಕಿಂಗ್ ಮಾಡೋದ್ರಿಂದ ಸ್ವಲ್ಪ ಜಗತನ ತಿಳ್ಕೊಂಡಂಗ್ ಆಗುತ್ತೆ ಅನ್ನೋ ವಿಷಯಕೆ ಟ್ರೆಕಿಂಗ್ ಮಾಡಿರಬಹುದು.

ಅದು ಆಟೇ ಆ ವ್ಯಾನ್ ಪ್ರತಿ ಒಬ್ಬರು ಅದನೆ ಯೌಜ್ ಮಾಡ್ಲೇಬೇಕು ಆಗುತ್ತೆ ವ್ಯಾನ್ ನುನ ಮತ್ತ್ ಅದು ಸೇಫ್ಟಿ ಗೆ ಅಂತಾನೆ ಇರ್ತಾರೆ.

ಟೆಂಪಲ್ ಟೆಂಪಲ್ ಆಲ್ಮೋಸ್ಟ್ ನಮ್ಮ ಪ್ರತಿ ಒಂದು ಹಳ್ಳಿಗಲಕುಡ ಇರ್ತದೆ ಪ್ರತಿ ಒಂದು ಊರಲ್ಲೂ ಕೂಡ ಪ್ರತಿ ಒಂದು ಜಾಗದಳ ಕೂಡ ಟೆಂಪಲ್ ಗಾಲ ಇವಾಗ ಜಾಸ್ತಿ ನೇ ಆಗ್ತಾಯಿದೆ ಕಡಿಮೆ ಮಾತ್ರ ಆಗ್ತಾಇಲ್ಲ.

ಷೋರೂಮ್ ಅಲ್ಲಿ ಗಾಡಿನ ಕೆಲವರು ಲೋನ್ ಗು ಅಪ್ಲೈ ಮಾಡ್ಕೋತಾರೆ ಇನ್ನೊಬರು ಕೆಲವರು ರೆಡಿ ಕ್ಯಾಶ್ ಕೂಡ ಕಟ್ಟಿ ತಗೋತಾರೆ ಅಂತವರು ಇದಾರೆ ಗಾಡಿ ತುಂಬಾ ಉಪಯೋಗನೇ--

ಪುಣ್ಯಸ್ಥಳ ಅಂತಾನೆ ಹೇಳ್ಬಹುದು. ಕಾಶಿ ಅಂತರದು ಅನೇಕ ಜನರು ಇದಕೆ ಕಾಶಿ ಯಾತ್ರೆನೇ ಹೋಗ್ತಾರೆ. ಕೆಲವರು ವಯಸ್ ಆಗಿರವರ್ ಆಗಿರಬಹುದು.

ಇದು ಒಂದು ಕ್ರೀಮ್ ಇರ್ಬಹುದು ಅನ್ಕೊಂತೀನಿ ಮೇಬಿ ಮೊಯಿಸ್ಚರೀಜಿರ್ ಅಂತ ಅನ್ಸುತ್ತೆ ಬ್ಯೂಟಿ ಮಾಸ್ಕ ಇದು ಗೋಲ್ಡ್ ಪ್ಲಸ್ ಬ್ಯೂಟಿ ಮಾಸ್ಕ ಹೆಣ್ಣುಮಕ್ಕಳಿಗೆ ಇಸ್ಪೇಷೇಲೇ ಸ್ಕಿನ್ ಗೆ--